ಹೇಳ್ಬೇಕು

ಕ್ಷೇಮ ಸಮಾಚಾರ ವಿಚರ್ಸೋನಾ ಅಂತ.

ವಿಶೇಷತೆ ಇದ್ರೆ ನಿಮ್ಮು field

ನಾನು ಈಗ finance ಇದರಲ್ಲಿ work ಮಾಡ್ತಿದಿನಿ.

consultancy work ಅಲ್ಲಿ

ಹ finance ಬಗ್ಗೆ ಯರ್ಗದ್ರು ಮಾಹಿತಿ ಬೇಕಂದ್ರೆ ಈ loan ಹೆಂಗೆ ಮಾಡ್ಕೊಬೇಕು ಎಲ್ಲಿ ಮಾಡ್ಕೊಬೇಕು ಅನ್ನೋ ಇದ್ರೆ ನಾವು ಮಡ್ಕೊಡ್ತಿವಿ.

ಅಂದ್ರೆ ನಿಮ್ಮದು finance ಅಂತ ಅಂದ್ರೆ ಯಾವ್ದು ಅದರ ನಿಮ್ಮ ಒಂದು title ಏನು . title ಎನ್ ಎಲ್ಲ ಈಗ ನಿಮ್ಮ ಉದಾಹರಣೆ ನಿಮ್ಮಗೆನದ್ರು ಲೋನ್ ಬೇಕಾಗುತ್ತೆ ಈಗ. ನೀವು ಒಂದ್ ತರ inter ತರ ನಿಮ್ಮಗೆ loan ಮಾಡ್ಕಡದು ವ್ಯವೆಸ್ತೆ ಮಾಡ್ಕೋಳದಾ. ಹೌದ್ ಹೌದ್ ಅದೇ ಹೆಂಗ್ ಮಾಡ್ಬೇಕು ಈಗ ಯಾವ್ದುರಲ್ಲಿ ತಗೊಂಡ್ರೆ ಕಮ್ಮಿ ಬಿಳುತ್ತೆ.

ಅದೇ ಯಾವ್ದು perfect ಅನ್ನೋದ್ ಎಲ್ಲಾ ನಾವು ಹೇಳಿಕೊಡ್ತಿವಿ first .

ಹೌದ್ ಹೌದ್ ಖಂಡಿತ. ಹ ಹೇಳಿ ನವನಿತ್ ಅವರೇ ಅದು ಯಾವ್ ರೀತಿ ಹೆಂಗೆ ನಂಗೆ ಅದೇ ಈಗ education loan ಮಾಡ್ಬೇಕ್ ಅಂದ್ಕೊಂಡಿದೀನಿ ನಂದು ಬಿ .ಕಾಂ ಮುಗಿತು. ಈಗ ಉದಹರಣೆ ನೀನು ಈಗ

education loan ಮಾಡ್ಬೇಕ್ ಅಂದ್ರೆ ಈಗ

ಹ ನಿಮ್ಮಗೆ ಒಂದು zero interest ಬರುತ್ತೆ. zero interest ಅಂತಂದ್ರೆ ಎಲ್ಲಿ ವರ್ಗು zero interest ಯಾವ್ ರೀತಿ ಅದು. ಅದು ಮೂರು ವರ್ಷ zero interest ಬರುತ್ತೆ ನೀನು MBAಗೆ apply ಮಡ್ತಿರ್ತ್ಯ

MBAಗೆ apply ಮಾಡದ್ರೆ ಈಗ ನಿನ್ job ಮುಗಿಬೇಕು job ಮುಗಿದಮೇಲೆ sorry

job ಹುಡ್ಕೊಂಡು ಎಲ್ಲಾ settle ಅದಮೇಲೆ ಅಷ್ತೊತಿಗೆ three years ಆಗಿರುತ್ತೆ ಮೂರು ವರ್ಷ ಆಗಿರುತ್ತೆ . okay MBA ಎರಡು ವರುಷ ನಾವ್ job ಮಾಡದ್ ಒಂದು ವರ್ಷ total ಮೂರು ವರ್ಷ. ಹ ನಂತರ ನಿಂಗೆ EMI ಅಲ್ಲಿ ಹಾಕ್ಕೊಡ್ತಾರೆ. ಅಂದ್ರೆ ಮೂರು ವರ್ಷ ಮುಗಿದಮೇಲೆ EMI ಗೆ ಅಕ್ಕೊಡ್ತಾರೆ.

ಹ ok ಬರತ್ interest ನಮ್ಮಗೆ ಈಗ ಬಿಳಲ್ವ ನಮ್ಮಗೆ ಬಡ್ಡಿ ಇಲ್ವಾ . ಇಲ್ಲ ಇಲ್ಲ ಬಡ್ಡಿ ಏನು ಇರಲ್ಲ.

ಈಗ ಅವರು

ಈಗ ಅಲ್ಲಿ ಎಲ್ಲಾ ಕೊಡ್ತಿರ್ತರೆ finance.

ತಗೊಂಡ್ ಇದಿವಿ ಅದೇ ಮಾಮೂಲಿ ಚಿಕ್ಕ್ ಸ್ಪಂದನ ಅಂತೆ

ಅದರ ನಿನಗೆ ಬಡ್ಡಿ

ಏನೋ ಸ್ವಲ್ಪ voice ಬ್ರೇಕ್ ಆಗ್ತಿದೆ ನೋಡಿ. ಮೂರು ಇಂದ ನಾಲಕ್ ರೂಪಾಯಿ ಹಾಕ್ತಾರೆ ಅವರು.

ಹ ನಾಲಕ್ percent ಅಂತಾರೆ ಹಂಗ ಹಾಕ್ತಾರೆ ಅವರು.

ಅದೇ ನಾವ್ bank ಅಲ್ಲಿ ಮಾಡದ್ರೆ education loan ಅಂತ ಹೇಳಿ ಒಂದು ಗೌರರ್ಮೆಂಟ್ role ತರ ಇದೆ ಅದು.

ನಿಮ್ಮ for example ಈಗ ನೀವು

ಅಂಗಡಿಗೆ ಮಾಡ್ಬೇಕ್ ಅಂದ್ರೆ ಈಗ ನೀವು bank ಅಲ್ಲಿ ಹೋದಾಗ ನಿಮ್ಮಗೆ ಎಷ್ಟು ಬಿಳಬೌದು

ಹಾ ಏನು ಅಂಗಡಿ purpose commercial purpose ಮಾಡದ್ರೆ.

ಒಂದು ವರೆ percent ಬಿಳುತ್ತೆ ಏನು ನಿಮ್ಮ ಏನಾದ್ರು ಅಡ ಇಟ್ಟು ಇದು gold ಬಂಗಾರ ಆಗಿರ್ಬೌದು.

ಈಗ ದಾಖಲೆ ಏನಾದ್ರು ಇರ್ಬೋದು ನಿಮ್ಮ ಅಸ್ತಿ ಪತ್ರಗಳು ಆಗಿರ್ಬೌದು.

ಅಲ್ಲಿ ಇಟ್ಟಾಗ ಅಷ್ಟು ಕೊಡ್ತಾರೆ ನೀವ್ ಏನಾದ್ರು ಹಳ್ಳಿ ಗಳಲ್ಲಿ ನಾನು ಬೇರೆ ಕಡೆ ತಗೊಂತೀನಿ.

ನಾಲಕ್ percent ಅಂತ ಏನು ನಾಲಕ್ ರೂಪಾಯಿ ಆಗಿರ್ಬೌದು ನಾಲಕ್ percent ಆಗಿರ್ಬೌದು ಹಂಗೆ ಮಾಡ್ತಾರೆ.

ನಾಲಕ್ ರಿಂದ ಐದ percent ಅಗ್ಬೌದು .

ಇಲ್ಲಿ ನನ್ ಏನು ಕೊಡಕ್ ಇಷ್ಟ ಪಡ್ತೀನಿ ಅಂದ್ರೆ.

ನೀವು ಅಲ್ಲಿ ಗಿಂತ bank ಅಲ್ಲಿ ಮಾಡದ್ರೆ ತುಂಬಾ ನಿಮ್ಮಗ್ useful

ಹಳ್ಳಿಗಳಲ್ಲಿ ಕೊಡ್ತಾರೆ ಅಲ್ವ ನಾವು ತಗೊಂಡ್ ಇದಿವಿ ಏನು ಸ್ಪಂದನ ಒಂದು ಗ್ರಾಮೀಣ ಕೂಟ ಅಂತ ಮತ್ತೆ

HDFC ಬ್ಯಾಂಕ್ ಅವರು ಹಳ್ಳಿಗೆ ಬಂದು ಗ್ರಾಮೀಣ ಪ್ರದೇಶಕ್ಕೆ ಬಂದು ಗ್ರಾಮಗಳಲ್ಲೇನೆ ಕೊಡ್ತಾರೆ.

ಒಂದ್ ತರ ಹಿಂಸೆ ಇದ್ದಂಗೆ ನಾವು ತಗೊಳ್ತಿವಿ but ಒಂದು ತಿಂಗಲ್ಗೆ ಕಂತು ಹಾಕಸ್ಕೊಬೋದು .

but ಅವೆರೆಲ್ಲ ವಾರಕೆ ಹಾಕ್ತಾರೆ ಉರಲ್ಲಿ ಎಲ್ಲಾ ಬೇಗ ಬೇಗ ಕಟ್ಟೋಣ ಅಂತ

ಪ್ರತಿ ವಾರ ಕಂತು ಕಟ್ಟಬೆಕಂದ್ರೆ ಸ್ವಲ್ಪ ಹಿಂಸೆ ಆಗುತ್ತ ಅಲ್ವ ಯರ್ಗದ್ರು ಸರಿ

ನೀವು ಅದು ಮಾಡದ್ ಕಿಂತ ಇಲ್ಲಿ ನಿಮ್ಮ bank ಅಲ್ಲಿ ಮಾಡ್ದಾಗ .

ಅದುಕು ಇದುಕು ವ್ಯತ್ಯಾಸ ಏನಂದ್ರೆ ಇಲ್ಲಿ ಸ್ವಲ್ಪ burden ತೊಂದರೆ ಇದಗುತ್ತೆ .

ಅಲ್ಲಿ ಈಗ ನಿನಗೆ ಏನಾದ್ರು ಒಂದು asset ಅನ್ನೋದು.

ನಿನ್ ಏನಾದ್ರು shop ನಡೆಸತಿರ್ತಿಯಾ ದಿನಸಿ ಅಂಗಡಿ ನಡೆಸತಿರ್ತಿಯಾ ಅದಿಕ್ಕೆ GST number ಅನೋದು ಇರುತೆ.

GST number ಇದಾಗ ನಿನ್ ಏನಾದ್ರು ಅಲ್ಲಿಗೌರರ್ಮೆಂಟ್ ಗೆ ತೆರೆಗೆ ಏನಾದ್ರು ಕಟ್ಟಿದರೆ ನೀನು

ನೀನು ಎಷ್ಟು business ಮಾಡ್ತಿದ್ಯ ವ್ಯಾಪಾರ ಮಾಡ್ತಿದ್ಯ ಅದರ ಬಗ್ಗೆ ಏನಾದ್ರು ಕಲ್ತಿದ್ರೆ .

ಖಂಡಿತ ನೀನು ಒಂದು ಉದಾಹರಣೆ ಗೆ ಒಂದು ಏದು ಲಕ್ಷ loan ಮಾಡ್ಬೇಕ್ ಅಂತಿ ಇರತಿಯಾ

ಕಂಡಿತ ಏದು ಲಕ್ಷನು ಅಗುತೆ ನಿಂಗೆ.

ಎಲ್ಲಿ bank ಅಲ್ಲಿ

ಯಾಕಂದ್ರೆ ಗೊವೆರ್ಮೆಂಟ್ ಗೆ ತೆರಿಗೆ ಕಟ್ತಿರ್ತ್ಯ ನೀನು .

ಅದು ಕರಣ ನಿನ್ ಮೇಲೆ ಬರವಸೆ ಇಟ್ಟು ಕೊಡ್ತಾರೆ ಅವರು.

ಅದೇ ನನ್ ತೆರಿಗೆ ಕಟ್ತಿನಿ ಅಂತ ಹೇಳ್ಬುತು ಬೇರೆ ಕಡೆ ಹೋದಾಗ ನಿನ್ ಹಳ್ಳಿಗಳ ಕಡೆ ನನ್ ತೆರಿಗೆ ಕಟ್ತಿದಿನಿ ನನಗೆ ಅಷ್ಟು ಕೊಡಿ ಅಂದ್ರೆ ಕೊಡ chance ಎ ಇಲ್ಲ ಅವರು.

ಹಂಗೇ ನೀವು ಅದುಕೂ ಅದುಕ್ಕು ಅಷ್ಟು ವ್ಯತ್ಯಾಸ ಇರುತ್ತೆ.

ಕಾರಣ ನೀವು ನನ್ ಹೇಳದು ಅಲ್ಲಿ ತಗೊಂಡ್ರೆ ಒಳ್ಳೇದ್ ಅಂತ ನಾನು ಹೇಳ್ತೀನಿ. ಅದೇ ನಾನು ಇಲ್ಲಿ ಊರಲ್ಲಿ ತಗೊಬರ್ದ್ ಇತು loan ಅಲ್ಲ.

but ಈ ರೀತಿ ಸಮಸ್ಯೆ ಅಲ್ವ ತಿಂಗಳ ವಾರಗಟ್ಟಲೇ ಕಟ್ಟಬೇಕು ಅಲ್ವ.

ಅದ್ಕೊಸ್ಕರ ಏನು ಮಾಡದ್ ಅಂತ ಇಲ್ಲಿ ತಗೊಂಡ್ರೆ ಇಲ್ಲಿ ಈ ರೀತಿ ಇದೆ ಅಲ್ಲಿ ಹೆಂಗೆ ಅಂತ

ಅದಿಕೆ ಅಗದ್ರೆ ನಿಮ್ಮ ಪ್ರಕಾರ ಆ ರೀತಿ ತಗೊಂಡ್ರೆ ಮೂರ್ ವರ್ಷ ನಮ್ಮಗೆ ಬಡ್ಡಿ ನೆ ಇರಲ್ಲ education loan ಗ ಆದ್ರೆ ಖಂಡಿತ ಇರಲ್ಲ. education loan ಗೆ ನನ್ purpose education loan ಮಾಡ್ಬೇಕ್ ಅಂತಲೇ ಓದಬೇಕು ಅಂತಲೇ ತಗೊಂಡ್ತೈದಿನಿ ಮನೆ ಕಟ್ಸಕ್ಕು problem ಇದ್ದೆ

ಈಗ

ಮತ್ತೆ ಈ bank ಅಂದ್ರೆ ಹೆಂಗ್ ಅಂದ್ರೆ ಈ financial management ಅನ್ನೋದು ಗೊತ್ತಿರಬೇಕು.

ಈಗ ಉದಾರಣೆಗೆ credit card ಕೊಟ್ಟಿರ್ತಾರೆ bank ಅಲ್ಲಿ

bank ಅಲ್ಲಿ credit card ಕೊಟ್ಟಾಗ ಎನ್ ಮಾಡ್ತಾರೆ use ಮಾಡೋದ್ ಅಷ್ಟೆ ಗೊತ್ತಿರತ್ತೆ ನೋಡ್ ಅವರಿಗೆ.

ಅಲ್ಲಿ ಎನಗುತೆ ಅದುನ್ನ financial management ಅಂದ್ರೆ ಈಗ ತಿಂಗಳಿಗೆ ಸಂಬಳ ಇಪತ್ ಏದು ಸಾವಿರ ಬರ್ತಿದ್ರೆ.

ಎಲ್ಲಿಗೆ ಎಷ್ಟು ಕರ್ಚು ಮಾಡ್ಬೇಕು.

ಆಚೆ ಕಡೆ ಏನು ಕರ್ಚು ಮಾಡ್ಬೇಕು ಅಂತೆಲ್ಲ ತಿಳ್ದಿದ್ರೆ ಮಾತ್ರ ಅದುನ್ನ financial management ಅಂತಾರೆ.

ಅದು ಈಗ credit card ಕೊಟ್ಟಾಗ ಹತ್ತು ಸಾವಿರ limit ಇರುತ್ತೆ ನಮ್ಮಗೆ.

ಹತ್ತು ಸಾವಿರಾನ ಹೆಂಗೆ utilize ಮಾಡೊದು ಒಂದು ಇದೆನಲ್ಲ utilize ಮಾಡಕೊಬೋದು.

but ಅದನ್ನ return ಪಾವತಿ ಮಾಡ್ಬೇಕ್ ಆದ್ರೆ .

ಮರು ಪಾವತಿ ಮಾಡ್ಬೇಕ್ ಅಂದ್ರೆ ಈ ತಿಂಗಳು ಒಳಗಡೆ ಮಾಡ್ಬೇಕು .

ಇಲ್ಲ ಅಂದ್ರೆ ಅದು civil score ಅಂತ ಹೇಳಿ ಇರುತ್ತೆ.

ಮತ್ತೆ loan ಈ ರೀತಿ ತಗೊಂಡ್ರೆ ನನಗೆ ಉಪಯೋಗ ಆಗುತೆ ಅಲ್ವ ಅದೇ ಆ loan education loan ಮಾಡ್ಬೇಕ್ ಅಂದ್ರೆ.

ಇಲ್ಲಿ credit card use ಮಡೆದೆ ಇದಾಗ

ಎಲ್ನೂರು ಗಿಂತ ಕಡಿಮೆ ಇದ್ರೆ ಕಂಡಿತ loan ಆಗಲ್ಲ. ಆ ಏನು credit score ನಮ್ಮದು. ಹ ಎಲ್ನೂರು ಗಿಂತ ಮೇಲೆ ಇದ್ರೆ.

ಖಂಡಿತ loan ಅಗೋ chance ಇರುತೆ ಯಾಕಂದ್ರೆ ಅಲ್ಲಿ financial management ಅವರ್ಗು analyze ಮಾಡಿರ್ತಾರೆ ಅಲ್ಲಿ

analyze ಮಾಡ್ದಾಗ ಇವನು ಪರವಾಗಿಲ್ಲ ಕಟ್ಟೋ ability ಇದೆ ಅಂತ ಹೇಳ್ಬಿತು ಕೊಡ್ತಾರೆ ನಿಂಗೆ.